ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇದು ಶಾಲಾ ಕೊಟ್ಟಡಿಯ ಚಿತ್ರವೆಂದು ತಿಳಿಯುತ್ತದೆ.

ಈ ಚಿತ್ರದಲ್ಲಿ ನಾವು ಸುಂದರವಾದ ದೊಡ್ಡದಾದ ಮರಗಳನ್ನು ಕಾಣಬಹುದು.

ಈ ಚಿತ್ರದಲ್ಲಿ ನಾವು ಸೈಕಲ್ ಒಂದನ್ನು ಕಾಣಬಹುದು.

ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇದು ಮೀನು ಮಾರುಕಟ್ಟೆ ಚಿತ್ರವೆಂದು ತಿಳಿಯುತ್ತದೆ.

ಈ ಚಿತ್ರದಲ್ಲಿ ನಾವು ಸುಂದರವಾದ ಹಸಿರು ಬಣ್ಣದ ಮರಗಳನ್ನು ಸಹ ಕಾಣಬಹುದು.

ಈ ಚಿತ್ರದಲ್ಲಿ ನಾವು ಹಲವಾರು ವಿದ್ಯುತ್ ದೀಪಗಳನ್ನು ಕಾಣಬಹುದು.

ಈ ಚಿತ್ರದಲ್ಲಿ ನಾವು ಸುಂದರವಾದ ಕರಡಿಯ ಗೊಂಬೆಗಳನ್ನು ಸಹ ಕಾಣಬಹುದು.

ಈ ಚಿತ್ರದಲ್ಲಿ ನಾವು ಸುಂದರವಾದ ಪಿಪಿಗಳನ್ನು ಸಹ ಕಾಣಬಹುದು.

ಈ ಚಿತ್ರದಲ್ಲಿ ನಾವು ಹಲವಾರು ಜನರನ್ನು ಕಾಣಬಹುದು.

ಚಿತ್ರದಲ್ಲಿ ನಾವು ಬೈಕ್ ಸ್ಕೂಟಿ ಯನ್ನು ಕಾಣಬಹುದು.

ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇದು ಯಾವುದೋ ಒಂದು ದೇವಾಲಯದ ಚಿತ್ರವೆಂದು ತಿಳಿಯುತ್ತದೆ.

ಈ ಚಿತ್ರದಲ್ಲಿ ನಾವು ಕಬ್ಬಿಣದ ಗೇಟ್ ಗಳನ್ನು ಕಾಣಬಹುದು.

ಈ ಚಿತ್ರದಲ್ಲಿ ನಾವು ದೊಡ್ಡದಾದ ಬುಟ್ಟಿಗಳನ್ನು ಸಹ ಕಾಣಬಹುದಾಗಿದೆ.

ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇದು ಮಸೀದಿಯ ಒಳಭಾಗದ ಚಿತ್ರವೆಂದು ತಿಳಿಯುತ್ತದೆ.

ಈ ಚಿತ್ರದಲ್ಲಿ ನಾವು ಕೆಂಪು ಬಣ್ಣದ ಕುರ್ಚಿಗಳನ್ನು ಸಹ ಕಾಣಬಹುದು.

ಈ ಚಿತ್ರದಲ್ಲಿ ನಾವು ದೊಡ್ಡದಾದ ಕಟ್ಟಡವನ್ನು ಮನೇಯಂತಿರುವುದನ್ನು ಕಾಣಬಹುದಾಗಿದೆ.

ಚಿತ್ರದ ಹಿಂಭಾಗದಲ್ಲಿ ನಾವು ಹಲವಾರು ಮರಗಳನ್ನು ಕಾಣಬಹುದು.

ಈ ಚಿತ್ರದಲ್ಲಿ ನಾವು ಪಿಪಿಗಳನ್ನು ಸಹ ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ನಾವು ಹಲವಾರು ಜನರನ್ನು ಕಾಣಬಹುದು.

ಈ ಚಿತ್ರದಲ್ಲಿ ನಾವು ದೊಡ್ಡದಾದ ಮರ ಒಂದನ್ನು ಸಹ ಕಾಣಬಹುದು.

ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇದು ರಸ್ತೆ ಬದಿಯ ಚಿತ್ರವೆಂದು ತಿಳಿಯುತ್ತದೆ.

ಈ ಚಿತ್ರದಲ್ಲಿ ನಾವು ದೊಡ್ಡದಾದ ಕಟ್ಟಡವೊಂದನ್ನು ಕಾಣಬಹುದು.

ಈ ಚಿತ್ರದಲ್ಲಿ ನಾವು ದೊಡ್ಡದಾದ ಕಟ್ಟಡದಲ್ಲಿ ಚಿಕ್ಕ ಚಿಕ್ಕ ಕೋಣೆಗಳಿರುವುದನ್ನು ಸಹ ಕಾಣಬಹುದು.

ಈ ಚಿತ್ರದಲ್ಲಿ ನಾವು ಬೆಳಕನ್ನು ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ನಾವು ಹಲವಾರು ಬಗೆಯ ಹೂವಿನ ಅಲಂಕಾರವನ್ನು ಕಾಣಬಹುದು.

ಈ ಚಿತ್ರದಲ್ಲಿ ನಾವು ಹಲವಾರು ಜನರನ್ನು ಕಾಣಬಹುದು.

ಈ ಚಿತ್ರದಲ್ಲಿ ನಾವು ಒಬ್ಬ ವ್ಯಕ್ತಿಯನ್ನು ಸಹ ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ನಾವು ಹಲವಾರು ಜನರನ್ನು ಸಹ ಕಾಣಬಹುದು.